ಇಲ್ಲಿ ನಾವು ಒಂದು ರಾಜಕುಮಾರ್ ಅವರ ಸ್ತಬ್ದ ಚಿತ್ರವಣ್ಣ ಕಾಣುತ್ತಿರಬಹುದು. ಇಲ್ಲಿ ಒಂದು ಸಾಕಷ್ಟು ರೀತಿಯ ವದಂಥ ಗಿಡ ಮರ ಹಸಿರು ಮೈದಾನವನ್ನುಕಾಣಬಹುದಾಗಿದೆ ಇಲ್ಲಿ ಸಾಕಷ್ಟು ಸಹ ಬೆಳೆಸಿದ್ದಾರೆ.